ಸಿಕ್ಸ್ ಪ್ಯಾಕ್ ಮೇಂಟೈನ್ ಮಾಡಿದ್ರೆ ಮೇ ಬಿ ಅಟ್ರಾಕ್ಷನ್ ಇದ್ದು ಅವರ ಫಿಟ್ನೆಸ್ ಮೇಂಟೈನ್ --

ಡಿಫರೆಂಟ್ ಡಿಫರೆಂಟ್ ಕಲರ್ಸ್ ದು ಚೆಂಡು ಹೂವ ಹಾಕ್ಕೊಂಡಿದ್ವಿ ಚೆಂಡು ಹೂವ ನಮಗೂ ತೊಂಡೆ ಹೂವ ಹಾಕೋಂತನು--

ದನ ದನ ಅಷ್ಟು ಇನ್ನೋಸೆಂಟ್ ಮತ್ತೆ ಮನುಷ್ಯಂಗೆ ಕನೆಕ್ಟ್ ಆಪ ಜೀವಿ ಮತ್ತೊಂದಿಲ್ಲ ಅನ್ಕೋತೀನಿ. ನಂಗೆ ಏಕೆ ಇಷ್ಟು ಕನೆಕ್ಟ್ ಆಗುತ್ತೋ ಅದರ ಡಬಲ್ ಕನೆಕ್ಟ್ ಆಗ್ತಾವೆ ನಂಗೆ. ಇಲ್ಲಿ ದನ ಹುಲ್ಲು ತಿಂತಾ ಇದ್ವು ದನ ಫೀಡ್ --

ಆ ಇದು ಯಾವುದೊ ರಿಲಿಜಿಯಸ್ ಫಂಕ್ಷನ್ ಗೆ ಹೋಗೋ ಫೀಲ್ ಬಂತು ಇದು ಯಾವುದೊ ಫ್ಯಾಮಿಲಿ ಹೋಗ್ತಾ ಇದ್ದು ಅನಿಸ್ತು.